ಮತ್ತು ಕೆಳಗೆ ಟೇಬಲ್ ನ ತರ ಇದೆ ಅದರ ಮೇಲೆ ಅನೇಕ ಬಣ್ಣ ಬಣ್ಣದ ವಿಧದ--

ಮತ್ತು ಲೈಟ್ ಬೀಳುವ ಕಂಬಗಳು ಕಾಣಿಸುತ್ತಿವೆ.

ಇಲ್ಲಿ ಕಟ್ಟಡಗಳು ಕಾಣಿಸುತ್ತಿವೆ ಮತ್ತು ಕಿಟಕಿಗಳು ಕಾಣಿಸುತ್ತಿವೆ.

ಒಬ್ಬರು ಫುಲ್ ಕಾಣಿಸುತ್ತಿದ್ದಾರೆ ಇನ್ನೊಬ್ಬರು ಅರ್ಧ ಕಾಣಿಸುತ್ತಿದ್ದಾರೆ.

ಇಲ್ಲಿ ಕೆಳಗೆ ಕವರ್ ನ ತರ ಇದೆ.

ಇಲ್ಲಿ ನಾಲ್ಕು ಜನ ಹುಡುಗಿಯರು ಡ್ಯಾನ್ಸ್ ಮಾಡುತ್ತಿದ್ದಾರೆ.

ಒಂದು ಕಾಟನ್ ನ ಪುಟ್ಟ ಕಾಣಿಸುತ್ತಿದೆ.

ಆ ಸ್ಕೂಟಿ ಗಳು ಕಾಣಿಸುತ್ತಿವೆ ಅವು ಬಣ್ಣ ಬಣ್ಣದ್ದಿವೆ.

ಮತ್ತು ಬಾಗಿಲು ಕೂಡ ಗ್ಲಾಸಿ ನಿಂದ ಕಾಣಿಸುತ್ತಿದೆ.

ಅವರ ಕೈಯಲ್ಲಿ ಒಂದು ಫೋನ್ ಕಾಣುಸ್ತಿದೆ.

ಇಲ್ಲಿ ಒಂದು ನೆಲ ಕಾಣಸ್ತಿದೆ ಅದು--

ಅದರ ಬಾಜು ಒಂದ ಬೋರ್ಡ್ ಇದೆ ಅದಕ್ಕೆ ಮೀಟರ್ ಕಾಣಿಸುತ್ತಿದೆ.

ಮತ್ತು ಇಬ್ಬರು ವ್ಯಕ್ತಿಗಳು ಕಾಣುತ್ತಿದ್ದಾರೆ ಒಬ್ಬರು ಮಹಿಳೆ ಇದ್ದಾರೆ ಇನ್ನೊಬ್ಬರು ಪುರುಷರಿದ್ದಾರೆ.

ಮತ್ತು ಹವದು ಕಾಣಿಸುತ್ತಿದೆ ಒಳಗೆ ನೀರು ಕಾಣುತ್ತಿವೆ.

ಇದು ಕಪ್ಪು ಬಣ್ಣದ ಆಕಳ್ ಇದೆ.

ಹಾಗೂ ಇನ್ನೂ ಅನೇಕ ವಸ್ತುಗಳು ಕಾಣಿಸುತ್ತಿ ವೆ.

ಮತ್ತು ಚಿತ್ರ ಕಾಣಸ್ತಿದೆ ಚಿತ್ರದ ಒಳಗೆ ಮಕ್ಕಳು ಕಾಣಸುತಿದ್ದಾರೆ.